ಈ ಚಿತ್ರದಲ್ಲಿ ನವೊಂದು ಸಣ್ಣ ಜಲಪಾತ ಜರಿನ ನೋಡುತಾಯಿದಿವಿ ಎರೆಡು ಬಂಡೆಗಳ ಮದ್ಯ ಹರಿತಾಯಿದೆ ತುಂಬಾ ಸುಂದರವಾಗಿದೆ ಹಚ್ಚು ಹಸಿರು ಎನ್ವಿರಾನ್ಮೆಂಟ್ ನೀರು.

ಈ ಚಿತ್ರದಲ್ಲಿ ನಾವು ಒಂದು ಕಾಡಿನ ಚಿತ್ರ ನೋಡ್ತಾ ಇದ್ದೀವಿ ಇಲ್ಲಿ ಬಂಡೆಗಳು ಕೂಡ ಕಾಣಿಸ್ತಾ ಇದೆ ಬಂಡೆಯ ಮೇಲೆ ಸಣ್ಣದಾಗಿ ನೀರು ಹರಿತಾ ಇದೆ.

ಈ ಉದ್ಯಾನವನದಲ್ಲಿ ಒಂದು ರೀತಿಯದಂತಹ ಟೆಂಟ್ ರೀತಿಯಲ್ಲಿ ಹಾಕಿದಾರೆ ಇಲ್ಲಿ ಮೆಟ್ಟಲು ಕಟ್ಟೆ ಸಹ ಕಾಣುತಿದ್ದೆ ಈ ಮೆಟ್ಟಲಿನ ಮೇಲೆ ಇಬ್ಬರು ಮಹಿಳೆಯರು ಕೂತುಕೊಂಡು ಇದ್ದರೆ ಇದರ ಸುತ್ತಲೂ ಶೋ ಗಿಡಗಳುನು ಬೆಳಸ--

ಚಿತ್ರದಲ್ಲಿ ನಾವು ಒಂದು ಈಜುಕೊಳವನ್ನು ನೋಡುತ್ತಿದ್ದೇವೆ ಈಜುಕೊಳವು ತುಂಬಾ ಶುದ್ಧವಾಗಿದೆ ನೀರು ಕೂಡ ತುಂಬಾ ಶುದ್ಧವಾಗಿದೆ.

ಈ ಚಿತ್ರಣದಲ್ಲಿ ನಾವು ಒಂದು ಆಟದ ಮೈದಾನವನ್ನು ನೋಡುತ್ತಿರಲು ಇಲ್ಲಿ ತಾರ್ ರೋಡನ್ನು ನಿರ್ಮಿಸಲಾಗಿದೆ ಹಾಗೂ ಇಂಟರ್ ಲಾಕ್ ಗಳಿಂದ ಆಹ್ ಒಂದು ಓಡಾಡಲಿಕ್ಕೆ ಸ್ಥಳವನ್ನು. ಬಿಟ್ಟಿದ್ದಾರೆ.

ಈ ಚಿತ್ರದಲ್ಲಿ ನಾವು ಹೊಲವನ್ನು ನೋಡ್ತಾ ಇದ್ದೀವಿ ಇದು ಒಂದು ಭತ್ತದ ಹೊಲ ಆಗಿದೆ ಇಲ್ಲಿ ಭತ್ತದ ಸಸಿಗಳನ್ನು ನೆಟ್ಟಿದ್ದಾರೆ ಹಾಗೂ ಈ ಗದ್ದೆಯ ಹೊಲಕ್ಕೆ--

ಈ ಚಿತ್ರಣದಲ್ಲಿ ನಾವು ಒಂದು ಕ್ರೀಡಾಂಗಣವನ್ನು ನೋಡುತ್ತಿದ್ದೇವೆ. ಈ ಕ್ರೀಡಾಂಗಣದಲ್ಲಿ ಮಹಿಳೆಯರು ಕ್ರಿಕೆಟ್ ಅನ್ನು ಆಡುತ್ತಿದ್ದಾರೆ. ಇಲ್ಲಿ ಮೂರು ವಿಕೆಟ್ ಗಳನ್ನು ಹಾಕಲಾಗಿದೆ ಹಾಗು ಮಹಿಳೆಯರು ಹಾ ಹೆಲ್ಮೆಟು --